ಇದು ಎಸ್ಬಿಐ ಏಟಿಎಂ ಉ. ಹ ಇಲ್ಲಿ ಯಾರು ಬೇಕಾದ್ರು ಬಂದು ಏಟಿಎಂ ಅಲ್ಲಿ ಅವರ ಏಟಿಎಂ ಕಾರ್ಡ್ ಇಂದ ಬಂದು ಡ್ರಾ ಮಾಡ್ಕೊಂಡು ಅವ್ರಿಗೆ ಎಷ್ಟು ಬೇಕಾದಷ್ಟು ದುಡ್ಡು ತಗೊಂಡು ಹೋಗ್ಬಹುದು.

ಇಲ್ಲಿ ಕಟ್ಟಿಂಗ್ಸ್ ಆಗ್ಲಿ ಪ್ರತಿಯೊಬ್ಬರೂ ಬಂದು ಬಾಯ್ಸ್ ಉ ಅವರ ಮೇಕ್ಅಪ್ ಆಗ್ಲಿ ಫೇಷಿಯಲ್ ಆಗ್ಲಿ ಬಂದು ಮಾಡ್ಸ್ಕೊಂಡ್ ಹೋಗ್ಬೋದು. ಮತ್ತೆ ಅಲ್ಲಿ ಕುಡಿಯಕ್ಕೆ ಕೂಡ ನೀರು ಇಟ್ಟಿದ್ದಾರೆ. ಕೂತುಕೊಳ್ಳಕ್ಕೆ ಜನಕ್ ಜಾಗ ಇದೆ.